ಅಂಜುತಾ ಡೈರಿ ನಮ್ಮ ಒಂದು ಮುಸ್ಲಿಂಸರ ಒಂದು ಅಹ್ ಅದನ ವಿಧಾನವನ್ನು ನೋಡುತ್ತೇವೆ ಅವರುಗಳು ಇಲ್ಲಿ ಟೋಪಿಗಳನ್ನು ಹಾಕಿಕೊಂಡು ನಿಂತಿರುವುದನ್ನು ನೋಡಿದ್ದೇವೆ ಹಾಗೆ ಪಕ್ಕ --

ಆ ಕಟ್ಟಿರುವುದನ್ನು ಕಟ್ಟಡವನ್ನು ನೋಡುತ್ತೇವೆ. ಒಬ್ಬ ವ್ಯಕ್ತಿ ಕೆಳಗಡೆ ಕೂತಿರುವುದನ್ನು ನೋಡುತ್ತೇವೆ. ಒಬ್ಬ ವ್ಯಕ್ತಿ ಮೇಲೆ ನೇಯುತ್ತಿರುವುದನ್ನು ನೋಡುತ್ತೇವೆ ಹಾಗೆ ಹಗ್ಗಗಳನ್ನು ಕಟ್ಟಲಾಗಿರುತ್ತದೆ. ಮಿಷನ ಗೆ ಹಗ್ಗಗಳನ್ನು ಕಟ್ಟಲಾಗಿರುತ್ತದೆ. ಕೆಳಗಡೆ ಬಕೆಟ್ಗಳನ್ನು ಇಡಲಾಗಿದೆ. ಟವಲನ್ನು ನೋಡಲಾಗಿರುತ್ತದೆ.

ಉಹ್ ಕಟ್ಟಡದಲ್ಲಿರುವಂತಹ ಅಹ್ ಒಂದು ಆಕರದಲ್ಲಿರುವಂತಹ ಹೂಗಳು ಇರೋ ಅಂತ ಈ ಬಿಲ್ಡಿಂಗ್ ಅನ್ನು ನೋಡುತ್ತೇವೆ. ಗುಚ್ಛಗಳು ಇರುವಂತಹ ಮೆಟ್ಟಿಲುಗಳನ್ನು ಕಾಣು--

ಇಲ್ಲಿ ಸುತ್ತಮುತ್ತಲು ಮರ-ಗಿಡಗಳನ್ನು ನೋಡಬಹುದು. ಕರೆಂಟ್ ಕಂಬಗಳನ್ನು ನೋಡಬಹುದು ವೈರಗಳನ್ನು ನೋಡಬಹುದು. ಹಾಗೆಯೇ ಅಹ್ --